ಈ ಚಿತ್ರದಲ್ಲಿ ನಾವು ಸುಂದರವಾದ ಸ್ವಿಮ್ಮಿಂಗ್ ಪೂಲ್ ಅನ್ನು ಕಾಣಬಹುದು.

ಹಾಗು ಇನ್ನಾ ಅದರ ಸುತ್ತಮುತ್ತ ಗಿಡಮರಗಳನ್ನು ಸಹ ನಾವು ಕಾಣಬಹುದಾಗಿದೆ.

ಇನ್ನು ಒಂದಷ್ಟು ನೀಲಿ ಬಣ್ಣ ಮತ್ತು ಕೆಲವೊಂದಷ್ಟು ಕಪ್ಪು ಬಣ್ಣ ಕೆಲವೊಂದಷ್ಟು ಕೆಂಪು ಬಣ್ಣ ಇನ್ನೂ ಅನೇಕ ಅನೇಕ ತರಹದ ಬಣ್ಣಗಳನ್ನು ಮತ್ತು ಅನೇಕ ಅನೇಕ ತರಹದ ವಸ್ತುಗಳನ್ನು ನಾವು ನೋಡಬಹುದಾಗಿದೆ.

ಚಿತ್ರದಲ್ಲಿ ನಾವು ಸುಂದರವಾದ ಕಟ್ಟಡವನ್ನು ಒಂದನ್ನು ಕಾಣಬಹುದಾಗಿದೆ.

ಹಾಗೂ ಇಲ್ಲಿ ಸುತ್ತಮುತ್ತಲು ಗಿಡ ಮರಗಳನ್ನು ಬೆಳೆದಿರುವುದನ್ನು ನಾವು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಕಿರಾಣಿ ಸ್ಟೋರ್ ಒಂದು ಅಂಗಡಿಯನ್ನು ನೋಡಬಹುದಾಗಿದೆ.

ಹಾಗೂ ಅಲ್ಲಿ ಇಲ್ಲ ಕಲರ್ ಫುಲ್ ಲೈಟ್ ಗಳನ್ನು ಸಹ ನಾವು ನೋಡಬಹುದು.

ಚಿತ್ರದಲ್ಲಿ ನಾವು ಸುಂದರವಾದ ನೀರು ಪುಟಿಯುವಂತ್ತದ್ದನ್ನು ದೃಶ್ಯ ಕಾಣಬಹುದು.

ಹಾಗು ಇವು ತುಂಬ ಸಿಹಿಯಾಗಿ ಇರುತ್ತವೆ.